ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವಿದೆ. ಕಟ್ಟಡದ ಪಕ್ಕದಲ್ಲಿ ಒಂದು ರಸ್ತೆ ಇದೆ. ರಸ್ತೆಯ ಅಕ್ಕಪಕ್ಕದಲ್ಲಿ--

ಈ ಚಿತ್ರ ಒಂದು ಹಣ್ಣಿನ್ನ ಅಂಗಡಿಯಲ್ಲಿ ತೆಗೆದಿದ್ದು ಈ ಅಂಗಡಿಯಲ್ಲಿ ವಿಧ ವಿಧವಾದ ಹಣ್ಣುಗಳು ಆದ ಕಲ್ಲಂಗಡಿ ಸೇಬು ಅನಾನಸ್ ಗಣಜಮ್ ಹೀಗೆ ವಿಧ ವಿಧ ವಾದ ಹಣ್ಣುಗಳು ಇದೆ.

ಗಿಡ ಮರಗಳು ಇವೆ ಹಾಗು ಕಟ್ಟಡದ ಮುಂಭಾಗದಲಿ ವಾಹನಗಳು ನಿಂತುಕೊಂಡಿವೆ .